ಫಿಸಿಕಲ್ ಫಿಟ್ನೆಸ್ ನಾ ಡೆವೆಲೊಪ್ ಮಾಡುವಂತಹ ಒಂದು ಫೆಸ್ ಕೂಡ ಆಗಿದೆ. ಅವ್ರು ದಪ್ಪ ಇದಾರೆ ಅಂದ್ರೆ ಸಣ್ಣ ಆಗಲಿಕ್ಕೆ ಸಣ್ಣ ಇದಾರೆ ಅಂದ್ರೆ ದಪ್ಪ ಆಗಲಿಕ್ಕೆ--

ಆಹ್ಹ್ ಅದು ಮೋರಲ್ಸ್ ನ್ನ ಎಥಿಕ್ಸ್ ನ್ನ ಮಕ್ಕಳಿಗೆ ಟೀಚ್ ಮಾಡುತ್ತೆ. ಅದು ಎಷ್ಟು ಅಫೋರ್ಡೆಬಲ್ ಲೋಕಲ್ ಪೀಪಲ್ ಗೆ ಎಷ್ಟು ಅಹ್ಮ್ಮ್ ಕನ್ವಿನ್ಯಂಟ್ ಆಗಿರತ್ತೆ ಅನ್ನೋದು ಇಂಪಟೆಂಟ್ ಆಗಿರುತ್ತೆ.

ಅದುನ್ನ ನಾವು ಕಮರ್ಷಿಯಲ್ ಪರ್ಪಸ್ ಗೋಸ್ಕರ ಲೈಕ್ ಮಿಟನ್ನ ಮತ್ತೆ ಎಗ್ ನ್ನ ಸೆಲ್ ಮಾಡಿ ಅದರಿಂದ ಅರ್ನಿಂಗ್ಸ್ ನ್ನ ಮಾಡ್ತಾ ಇದ್ರೆ ಅದುನ್ನ ನಾವು ಪೌಲ್ಟ್ರಿ ಫಾರ್ಮಿಂಗ್ ಅಂತ ಕೂಡ ಹೇಳಬೋ--.

ಹಿಸ್ಟಾರಿಕಲ್ ಥಿಂಗ್ಸ್ ನಾ ಮೈನ್ಟೈನ್ ಮಾಡೋದು ಸೇಫ್ ಮಾಡೋದು ಇಂಪೋರ್ಟೆನಟ್ ಆಗುತ್ತೆ ಬಿಕಾಸ್ ಹಿಸ್ಟರಿ ಅವ್ರು ಯುಸ್ ಮಾಡ್ತಾ ಇದ್ದಿದ್ದಂತಹ ಲಾಂಗ್ವೇಜ್ --

ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ಬೊನ್ ಆಫ್ ಅವರ್ ಕಂಟ್ರಿ ಅಗ್ರಿಕಲ್ಚರ್ ನೆ ಅಕ್ಯುಪೇಶನ್ ಆಗಿ ತಗೊಂಡಿರೋ ಸುಮಾರಷ್ಟು ಫಾರ್ಮರ್ಸ್ ನ್ನ ನಾವು ನೋ--